ಮತ್ತ್ ಇಬ್ರ ಅಂಕಲ್ ಗಳ್ ಅಂಕಲ್ ಕಾಣತ್ತಾರ ಒಬ್ರು ಬ್ಯಾಕ್ ಸೈಡ್ ಒಬ್ಬರು ಫ್ರೆಂಡ್ ಸೈಡ್ ಈಕಡೆ ಮುಖ ಮಾಡಿ ಹೊಂಟಾರ.

ದೀಪದಿಂದ ಅಲಂಕಾರ ಮಾಡಿದದ ಅಲ್ಲಿ ಮತ್ತೆ ಫ್ರಂಟ್ ಸೈಡು ಜಯ್ ಶ್ರೀ ರಾಮ್ ಅನ್ನೋ ಒಂದು ದೀಪದ ಅಲಂಕಾರ ಮಾಡ್ಯಾರ.

ಆಮೇಲೆ ಇದು ಈಕಡೆ ಚೇರದ ಕೂಡ್ಲಿಕು ಚೇರದ.

ಮತ್ ಅದೇ ರೀತಿ ಕೆಳಗಡೆ ಒಂದ್ ಬ್ಯಾರೆಲ್ ಅದ ಅದು ಬ್ಲೂ ಕಲರ್ ದಗ ಒಬ್ಬ ಅಲ್ಲಿ ನಿಂತಿ ಅವ ಏನೊ ತೊಕ್ಕೋಲತ್ತಾನ.

ಬಾಜು ಎಲ್ಲ ಬಕ್ಕಿಟ ಗೊಳ ಆವಾ ಮತ್ತ ಅದರ ಬಾಜು ಒಂದ ಬ್ಲೂ ಕಲರ್ ಬ್ಯಾರಲ ಅದ.

ಓಹ್ ಮತ್ತ್ ಅದ ರೀತಿ ಇಲ್ಲಿ ಡಬ್ಬಿಗೋಳ ಅದಾವ ಅದೆ ರೀತಿ ಇಲ್ಲಿ ಎಲ್ಲಾ .

ಮತ್ ಅದೇ ರೀತಿಲಿ ಗ್ರೆಪ್ಸ ಗೊಳವ ಮತ್ತ ಅದೇ ರೀತಿ ಬಾಳೆಹಣ್ ಆವ ಸೇಬ್ ಅದ.

ಮತ್ತ್ ಅದೆ ರೀತಿಯಲಿ ತ್ಯ ಎಲ್ಲಾ ರೀತಿಗಳದಾವ ಗ್ರೆಪ್ಸು ಎಲ್ಲೋ ಕಲರ್ ಅದಾವ ಮತ್ತೊಂದ್ ಗ್ರೆಪ್ಸೂ ಬ್ಲ್ಯಾಕ್ ಅವ ಅದೆ ರೀತಿ ಆಪಲ್ ಅವ ಹ ರೆಡ್ ಕಲರ್ ದು ಮತ್ತ್ ಆರೆಂಜ್ ಕಲರ್ ದೂ--

ಚೀಲದಾಗ ಚೀಲ ಮ್ಯಾಲ ಮತ್ತ್ ಅದೆ ರೀತಿ ಆಲೂಗೋಳನ ಅವ ಮತ್ತ್ ಅಕಿಡಿ ಸೈಡಿ ಗೆ ಪಾಕ್ ಪಲಾ ಹಾ ಟಮ್ಯಾಟ ಅವ ಮತ್ತ್ ಅದೆ ರೀತಿ ಉಳ್ಳಗಡ್ಡಿ ಗಜ್ಜರಿ ಅವ ಮತ್ತ್ ಅದೆ ರೀತೀ ಇಲ್ಲಿ ಕೊತ್ತುಮುರಿ ಅದ ಮತ್ತ್ ಅದೆ ರೀತಿಯಲ್ಲಿ ಎಲ್ಲಾ ಚಿಲದಾಗ ಎಲ್ಲಾ ಎಲ್ಲಾ ರೀತಿಗಳ ಅವ.

ಕಾರದ ಮತ್ತು ಮುಂದಿಂದು ಅದು ಆ ಮುಂದಿನ್ದು ತೆಗದಿ ಕರವನು ಆದ್ರೂ ಅವ--

ಆಶಾಪುರ್ ಟಾಯ್ಸ್ ಬೀರ್ತಡೇ ಐಟೆಮ್ಸ ಅಂಡ್ ಜನರಲ್ ಸ್ಟೋರ್ ಅನ್ನೋ ಒಂದ್ ಜನರಲ್ ಸ್ಟೋರ್ ಅದ ಅಲ್ಲಿ ಬರ್ತ್ಡೇ ಐಟೆಮ್ಸ ಗಳೆಲ್ಲ ಸಿಗ್ತಾವ.

ಆಮೇಲೆ ಏಮ ಹುಡಗೀರಿಗ ಬೇಕಾಗುವಂತಹ ಸಾಮಗ್ರಿಗಳೆಲ್ಲ ಇದರಲ್ಲಿ ಸಿಗತಾವ.

ಇದು ಸಾರ್ವಜನಿಕ ಆಟ ಆಡುವ ಒಂದು ಅ ಪಾರ್ಕ್ ಅದ.

ಇನ್ನೊಂದ್ ಕಡೆ ರಾ ಲೆಫ್ಟ್ ಸೈಡ್ ಕಡೆ ಕುಂತಾರ.